ಹ ಮತ್ತೆ ತ್ತೇ ಹಲವಾರೂ ಶೈಲಿಯಾ ಆ ರೊಕ್ಕಗಲ್ ನೋಡಬೋದು ನಾವ್ ಇಲ್ಲಿ ಅದು ಇಂಡಿಯಾ ಡೇ ಅನ್ಸತ್ತ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಆ ಇಂಡಿಯಾ ದಲ್ ಹಾಕ ಯೂಸ್ ಮಾಡೋ ಥರಾನೇ ಇದೆ.

ಇದು ಯಾವ್ದೋ ಪರ್ಫೆಕ್ಟ್ ಸಿಟಿ ವ್ಯೂ ಥರ ಕಾಣ್ಸ್ತ ಇದೆ. ಇದು ಯಾವ್ದೋ ಬೆಟ್ಟದ್ ಮೇಲಿಂದ ತಗ್ಡಿರದು ಇದ್ ಯಾವ್ದೋ ಸಿಟಿ ಪಕ್ಕ ಒಂದ್ ದೊಡ್ದು ಬೆಟ್ಟ ಇರ್ಬೋದು ಮೋಸ್ಟ್ಲಿ . ಸೊ ಆ ಬೆಟ್ಟದ್ ತುದಿ ಇಂದ ತಗ್ಡಿರೋ ಫೋಟೋ ಇದು. ಸೀನೇರಿ ತುಂಬಾ ಚೆನಾಗಿದೆ ಸಿಟಿ ವ್ಯೂ .

ಇದು ಯಾರೋ ಆಟಾಡೋವಾಗ ಪಾಪ ಏನೋ ಕಾಲೇನೋ ಉಲ್ಕಿದೆ ಅನ್ನಿಸ್ತಾ ಇದೆ ಅದಕೆ ಫಸ್ಟ್ ಏಡ್ ಮಾಡ್--

ಬಟ್ ತುಂಬ ಹೊರಗಡೆ ಪೇಂಟಿಂಗ್ ನೋಡುದ್ರೆ ವೆಜ್ ರೆಸ್ಟೋರೆಂಟ್ ಅಂತಾನೆ ಇದೆ. ಯಾವ್ದೋ ಕಾ ನಾರ್ತ್ ಇಂಡಿಯನ್ ರೆಸ್ಟೋರೆಂಟ್ ಥರ ಕಾಣ್ಸ್ತ ಇದೆ.

ಕೂತಿರದು ಒಬ್ಬ ಸ್ವೆಟರ್ ಹಾಕಂಡ್ ಇರದು ಇನ್ನೊಂದು ಸಹ ನಿಂತ್ ಇರದು ಅದು ಸಹ ಸ್ವೆಟರ್ ಹಾಕಿರದು.

ಆಮೇಲೆ ಇದು ಹೋಟೆಲ್ ಅಕ್ಕಪಕ್ಕ ಬೇಕರಿ ಮತ್ತೆ ನೀರು ಹಂಗೆ ವಾಟರ್ ಬಾಟಲ್ ಸಿಗುವಂತಹ ಅಂಗಡಿಗಳು ಸಹ ಕಾಣಿಸ್ತಾ ಇದೆ.